ಹಾ ಹೌದು ಆ ಕೆಲ್ಸಾ ಈ ಕೆಲ್ಸಾ ಮನೆಯಲ್ಲಿ ಚಪ್ಪರಾ ಅಡಿಗೆ ಅದು ಇದು ಹೇಳಿಕೊಳ್ಳುವಾಗಾ ನಮಗೆ ಅಲ್ಲಿಗೆ ಸುಸ್ತಾಗಿ ಹೋಗ್ತದೆ.

ಹ್ಮ್ ಹಾಗೆ ಬರ್ಬೇಕು ಮರ್ರೆ ಒಂದು ಚೂರು help ಎಲ್ಲಾ ಮಾಡಿ. ಹಾ ಸರಿ ಸರಿ ಕಂಡಿತಾ.

Okay ಹಾಗೆ.

Okay ಹಾಗಾದ್ರೆ ಹ್ಮ್ ಸಿಗ್ವಾ.

ಹಾ ಈಗಷ್ಟೇ ಆದದ್ದು, ನಿಮ್ದ್ ಆಯ್ತಾ? ಹಾ ಆಯ್ತು . ಮತ್ತೆ ಎಂತ ಮಾಡ್ತಿದ್ದೀರಿ? ಏನ್ ಇಲ್ಲ exams ಅಲ್ವಾ, ಅದಕ್ಕೆ ಓದ್ಲಿಕ್ಕೆ ready ಮಾಡ್ತಿದ್ದೇನೆ.

ಅಹ್ ಎಷ್ಟ್ ಆಯ್ತು exam ನಿಮ್ದು. ಎಷ್ಟ್ ಆಯ್ತು? ಇಲ್ಲಾ ಇನ್ನು start ಆಗ್ಬೇಕು ಅಷ್ಟೇ. next week ಇಂದ start , ನಿಮ್ಗೆ ಯಾವಾಗ? ನಮ್ದು ಆಯ್ತು ಬರಿಲಿಕ್ಕೆ ಇರುವಂತ ಪರೀಕ್ಷೆ ಎಲ್ಲಾ ಮುಗೀತು. ಇನ್ ಈಗ lab ಇದು ಒಂದು ಎರಡು ಪರೀಕ್ಷೆ ಬಾಕಿ ಉಂಟು. ಅದು ಇನ್ನು ನಾಳೆ ಮತ್ತೆ ಆರು ತಾರೀಕಿಗೆ ಆದ್ರೆ ಮುಗಿತದೆ.

ಓ ಹೋ ಹೌದಾ! ನಮ್ದು ಇನ್ನು ಆಗ್ಲಿಲ್ಲ ಬರೆಯುದು exam ಇನ್ನು ಇದೆ. ಇನ್ನು start ಆಗ್ಬೇಕು ಅಷ್ಟೇ. lab ಆಯ್ತು ನಮ್ದು. ಹೌದಾ, ನಮ್ದು ಅದೇ ಈ ಈ ಸಲ first ಗೆ ನಮ್ಗೆ ಬರಿಲಿಕ್ಕೆ ಇರುದನ್ನು ಮೊದ್ಲು ಮುಗ್ಸಿದ್ರು. ಮತ್ತೆ lab ಅಂತ ಇಟ್ರು ಹಾಗಾಗಿ. ಈಗ lab ಆಗ್ಬೇಕು. ಒಂದು ಆಯ್ತು ಈಗ ಇನ್ನು ಎರಡು ಉಂಟು.

ಇಲ್ಲ ಪರವಾಗಿಲ್ಲ ಈ ಸಲದ್ದು. ಅಂದ್ರೆ ನಮ್ಗೆ ತುಂಬಾ ರಜೆ ಕೊಡಲಿಲ್ಲ, ಒಂದ್ ಒಂದ್ exam ಗೆ gap ಅಂತ ಒಂದ್ ಒಂದ್ ದಿವಸ ಕೊಟ್ರು ಹಾಗಾಗಿ ಬೇಗ ಮುಗಿಸಿದ್ದ್ರು ಈ ಸಲ. ಕಷ್ಟ ಆಗಿಲ್ವಾ ಓದಲಿಕ್ಕೆ. ಒಂದ್ ಒಂದ್ ದಿವಸ gap ಅಲ್ಲಿ cover ಆಯ್ತಾ ಎಲ್ಲಾ? ಅದೇ question paper ಸ್ವಲ್ಪ ನಮ್ಗೆ ಸುಲಭ ಕೊಟ್ಟಿದಾರೆ ಈ ಸಲ. ಕಳ್ದಸಲಕ್ಕೆಲ್ಲ compare ಮಾಡಿದ್ರೆ ಹಾಗಾಗಿ ಪರ್ವಾಗಿಲ್ಲ ಬರೀಲಿಕ್ಕೆ ಆಯ್ತು. ಹಾ ನಮ್ದು ನೋಡ್ಬೇಕು ಹೇಗಿದೆ ಅಂತ. ಈ ಸರ್ತಿ ಕಷ್ಟ ಇದೆ. ಇನ್ನೂ ಆಗ್ತಾ ಇದೆ ಅಷ್ಟೇ. ಈ ಸ್ವಲ್ಪ ಸ್ವಲ್ಪ ಕಷ್ಟ ಇದೆ ನೋಡ್ಬೇಕ ಏನ್ ಅಂತ.

ಹೌದು ಅದೇ. ಮತ್ತೆ ಹೇಳಿಕೆ ಆಗುದಿಲ್ಲ ಅಲ್ಲಾ ಹೇಗೆ ಬರ್ತದೆ ಅಂತ ನಮ್ಗೆ. predict ಮಾಡ್ಲಿಕ್ಕೆ ಆಗುದಿಲ್ಲ ಹೇಗೆ ಅಂತ. ಅದೇ ಹೌದು papers ಎಲ್ಲಾ ನಮ್ಮಿಂದಲೇ, ನಮ್ಮ college ಅವ್ರೆ ಮಾಡುದು ಅಲ್ವಾ. ಹಾಗಾಗಿ problem ಹೋರ್ಗಡೆ University ಇಂದ ಅಲ್ಲವಲ್ಲ ನಮ್ಗೆ ಹಾಗಾಗಿ.

ಹಾ ಅದೇ ಹಾಗಾಗಿ. ನಮ್ಗೆ University ಆದಕಾರಣ ಮತ್ತೆ ಅದೇ ನಮ್ಗೆ ಹೇಗೆ ಕೊಡ್ತಾರೆ ಅಂತ ಒಂದು guess ಮಾಡ್ಲಿಕ್ಕೆ ಆಗುದಿಲ್ಲ, ಇದೇ questions ಬರ್ಬೋದು ಅಂತಾಯೆಲ್ಲ. ನೀವು already ನಿಮ್ಗೆ ಕೊಟ್ಟಿರ್ತಾರಾ ಅಥವಾ ಬೇರೆಯ ಹೊರಗಡೆಯಿಂದವಾ?

ಹೊರಗಡೆ ಇಂದ ಅಂತ ಹಾಗೆ ಕೊಡುದಿಲ್ಲ. ನಮ್ಮ syllabus ಅಲ್ಲಿ ಅಂತ ಇರ್ತದೆ ಅದೇ ಬರ್ತದೆ. ಆದ್ರೆ ಕಳ್ದ ಸಲಾ ಪರೀಕ್ಷೆಯಲ್ಲಿ ಎಲ್ಲಾ ಸ್ವಲ್ಪ ಬೇರೆಸ ಕೊಟ್ಟಿದ್ರು. ಹೋ ಹಾಗೆ! ನಿಮ್ಗೆ ಆತರ ಇರುದಿಲ್ಲ. ಏನ್ ಕೊಟ್ಟಿರ್ತಾರೆ ಅದ್ರಲ್ಲೇ ಕೊಡುದು ಆದರೂ ಸ್ವಲ್ಪ ಭಯ ಆಗ್ತದೆ, ಹೇಗೆ ಕೊಡ್ತಾರೆ ಅಂತ. ಕಷ್ಟದ್ದು ಈ ಸತಿಯು ಸ್ವಲ್ಪ ಕಷ್ಟ ಕಷ್ಟದೆ ಇದ್ದದ್ದು ಅದಕ್ಕೆ.

ಹ ಒಂದು ಆಯ್ತು. ಇನ್ನು ನಾಳೆ ಮತ್ತೆ ಆರು ತಾರೀಕಿಗೆ ಒಂದು ಉಂಟು. ಅದಾದ್ರೆ ಮುಗಿತದೆ ಮತ್ತೊಂದು ಹತ್ತು ದಿವಸ ರಜೆ ಉಂಟಂತೆ ಈ ಸಲ. ಹಾ ಆಗ್ಬೋದು ನಮ್ಗೆ ರಜೆ ಕೂಡ ಇಲ್ಲ ಅಂತೆ , ಒಂದು ಎರಡು ದಿವಸ ರಜೆ ಮತ್ತೆ ಇನ್ನೊಮ್ಮೆ class start ಅಂತ ಹೇಳ್ತಿದ್ದಾರೆ.

ಅದೇ ಇಲ್ಲದಿದ್ರೆ ಅದೇ sem exam ಆದ್ ನಂತರ ಅಷ್ಟು ರಜೆ ಸಿಗುದಿಲ್ಲ. ಈ ಕೊರೋನಾ ಬಂದ ನಂತರದಿಂದ. ಆದ್ರೆ ಈ ಸಲ ಒಂದು ಸ್ವಲ್ಪ ರಜೆ ಕೊಟ್ಟಿದಾರೆ ನಮ್ಗೆ. ಪರೀಕ್ಷೆಗಳೆಲ್ಲ ಈ ಸಲ ಬೇಗ ಆಯ್ತಲ್ಲ ಹಾಗಾಗಿ. ಹಾ ಹೌದ್ ಹೌದು. ನಮ್ದೇ ಅನ್ಸುತ್ತೆ late ಆದದ್ದು ಈ ಸತಿ. ಸರಿ ಹಾಗಾದ್ರೆ ಓದಿ ನೀವು all the best ಚೆಂದ prepare ಆಗಿ. ಆಯ್ತಾಯ್ತು ಆಯ್ತು ಸರಿ ಆಯ್ತು.

ನಾವ್ ಚೆನ್ನಾಗಿದ್ದೇವಪ್ಪಾ, ನೀವು? ಹ, ಎಂತ ಮಾಡ್ತಾ ಇದ್ದೀಯ ಈಗ?

ನಾವ್ ಎಂತ ಮಾಡುದು ಈಗ college ಎಲ್ಲ ಆಯ್ತಲ್ಲ, ಹಾಗೆ ಮನೇಲಿ ಇದ್ದೇನೆ.

ಮುಂದೇ ಯಾವ್ದಾದ್ರು ಕೆಲ್ಸ ನೋಡ್ಬೇಕೀಗ . ಹುಡ್ಕಿದ್ಯ ಈಗ? ಇಲ್ಲ ಅರ್ಜಿ ಹಾಕಿದ್ದೇನೆ ಹುಡುಕ್ತಿದ್ದೆನೆ ನಿನ್ಗೆ ಆಯ್ತಾ? ಹಂಗೆ college ಎಲ್ಲ ಮುಗಿತಲ್ಲ ಎಲ್ಲಿಗಾದ್ರೂ ಹೋಗುವನ ಒಂದು. . ಹಾ ಹೋಗುವ ಎಲ್ಲಿಗೇಂತ ಗೊತ್ತಿಲ್ಲ ನೋಡ್ಬೇಕು ಅಷ್ಟೆ ಜನ ಇದ್ದಾರಾ? ಹಾ ಜನ, ನಮ್ಮ class ನವರು ಇದ್ದಾರಲ್ಲ, ಅವ್ರತ್ರೆಲ್ಲ ಕೇಳಿ ಹೋಗುವ. ರಾಹು ರಾಹು ಎಲ್ಲ ಬರ್ಬೊದ?

ಅದೇ ಎಲ್ಲರತ್ರ ಕೇಳಿ ನೋಡುದು ಹೌದು ಎಲ್ಲರು ಕೂಡ, ಅವ್ರವ್ರ ಕೆಲ್ಸದಲ್ಲಿ ಇರ್ತರೆ ಹಾಗೆ ಕೇಳಲಿಕ್ಕೆ ಸರಿ ಆಗುದಿಲ್ಲ.

ಹಾ. college ಲಿ ಇರುವಾಗ ಅಂತು ವಿಷ್ಯ ಬೇರೆ. ಕೇಳಿ ನೋಡುವಾಗ ಆದ್ರೆ ಗೊತ್ತಾಗ್ತದೆ ಅಲ ಎಲ್ಲರ್ ಎಂತ ಮಾಡ್ತಾ ಇದ್ದಾರೆ ಅಂತ ಎಲ್ಲ ಕೇಳುವಾಗ. ಹಾ, ಹೌದೌದು ಅದು ಹೌದು, ಎಷ್ಟು ದಿವ್ಸದ್ದು trip ಗೆ ಹೋಗುವ.

ಓ ನಾವ್ ಒಂದು ಎರಡು ದಿವಸದಕ್ ಹೋಗುವ.

ಹಾ, ಎಲ್ಲಿಗಾದ್ರೂ ಗೊತ್ತ ಈಗ pla~ plan ಮಾಡಿದ್ಯಾ? Plan ಎಂತ ಮಾಡ್ಲಿಲ್ಲ plan ಸುಮ್ನೆ ಮಾಡಿ ಇಡುದು ಮತ್ತೆ last ಗೆ ಎಲ್ಲರ್ ಕೂಡ ಕೈ ಕೊಡುದು ಬರುದಿಲ್ಲ ಯಾರು ಕೂಡ.

Plan ಮಾಡ್ಬೇಕು ಎಲ್ಲ, ಈಗ ಎಲ್ಲಿಗಾದ್ರು ಎಲ್ಲರನ್ ಎಲ್ಲರತ್ರ ಒಮ್ಮೆ ಹೇಳಿಕ್ಕೆ ಆಗುತ್. ಹಾ trucking ಹೋಗಬೋದು, ಕುಮಾರ ಪರ್ವತ ಎಲ್ಲ.

ಹಾ, ಯಾರು ಹೋಗಿ~ ಹೋಗಿರ್ಲಿಕ್ಕಿಲ್ಲ ಅಲ.

ಇಲ್ಲಪ್ಪ ಕುಮಾರ ಪರ್ವತ ಯಾರು ಹೋಗುದಿಲ್ಲ ಹೆಚ್ಚಿನವ್ರು ಹೋಗುದಿಲ್ಲ.

ಹಾಗೆ, ಅಲ್ಲಿ ಆದ್ರೆ ಇನ್ನು ಎರಡು ದಿವಸ ಬೇಕು ಹೋಗ್ಲಿಕ್ಕೆ. ಹ, ಖರ್ಚಲ್ಲಿಸಾ ಆಗ್ತಾದಲ. ಹಾ ಕಡಿಮೆ, ಖರ್ಚೆಲ್ಲ ಕಡಿಮೆ ಆಗ್ತದೆ but place ಒಳ್ಳೆದುಂಟು, ನೋಡ್ಲಿಕ್ಕೆ.

ಇಲ್ಲ ಹೋಗ್ಲಿಲ್ಲ, ನನ್ನ ಮನೆ ಅವ್ರು ಒಬ್ಬ್ರು ಹೋಗಿದ್ದಾರೆ ಹಾಗೆ ಅವ್ರತ್ರ .

ಹಾ ಅವ್ರು ಹೇಳಿದ್ದಾರೆ ಒಳ್ಳೇದ್ ಉಂಟು, ಜಾಗ ಅಂತ ಹಾಗೆ ಹೋಗಬೋದು ಅಂತ ನಾವ್ ಇದೆಲ್ಲ ತರ್ಬೇಕು ಆದ್ರೆ ಎಂತದು, ನಾವ್ shoe ಎಲ್ಲ ಹಾಕ್ಬೇಕಾಗ್ತಾದೆ trucking shoe ಎಲ್ಲ ಹಾಕಿ ಮತ್ತೆ. ಅಲ್ಲಿ ಊಟ ಎಲ್ಲ ಉಂಟು ಅಲ್ಲಿ ಮೇಲೆ, ಅಲ್ಲಿ ಒಂದು ಮನೆ ಉಂಟು ಹಾಗೆ. ಹ್ಮ್. ಗಿರಿಗದ್ದೆ ಅಂತ ಒಂದು ಜಾಗ ಉಂಟು ಅಲ್ಲಿ.

ಹಾ, ಒಳ್ಳೆದುಂಟಾ place . ಹಾ ಜಾಗ ಒಳ್ಳೆದುಂಡು ಆದ್ರೆ ಇದೆಲ್ಲ ಬೇಕು ಎಂತದು medical kit ಮತ್ತೆ ನೀರ್ ನೀರ್ನ bottle ಅದೆಲ್ಲ important ಅದೆಲ್ಲ ಬೇಕೇ ಬೇಕು.

ಮತ್ತೆ, ಇದೆಲ್ಲ ಅಲ್ಲಿ ಹುಳ ಎಲ್ಲ ಮೈಗೆ ಬರ್ತದೆ ಅಂದ್ರೆ ಕಾಲಿಗೆಲ್ಲ ಕಚ್ತದೆ ಆಗ.

ಈ time best ಅಂತ ಹೇಳಿದ ಅವ, ಅಂದ್ರೆ ಮತ್ತೆ ಮಳೆ ಬರ್ತದೆ ಮಳೆ start ಆಗ್ತದೆ ಮತ್ತೆ ಆಗುದಿಲ್ಲ ಮತ್ತೆ ಬೇಸಿಗೆಲಿ ಹತ್ಲಿಕ್ಕೆ ಆಗುದಿಲ್ಲ ಅಂತ.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

ಹಾ ಅದೇ, ಹತ್ತಿರ ಅಗ್ತದೆ ಮತ್ತೆ ಮತ್ತೆ cheap and best ಒಂದು ಹತ್ತು ಜನ ಆದ್ರು ಬೇಕು. ಅಲಾ ಎಲ್ಲರತ್ರ ಕೇಳಿ ಎಲ್ಲರತ್ರ ಕೇಳಿ ನೋಡ್ಬೇಕು ಅಷ್ಟೆ ಈಗ ಯಾರೆಲ್ಲ ಬರ್ತಾರೆ ಅಂತ ಗೊತ್ತಾಗುದಿಲ್ಲ.

ಆಯ್ತು, ನಾನು ಕೇಳಿ ನೋಡಿತೇನೆ ಯಾರತ್ರಾದ್ರು.

ಸರಿ, ಮತ್ತೆ ಬೇರೆ ವಿಶೇಷ.

ಇದ ನಾನು final ಮಾಡ್ತೇನೆ, ಸರಿ ನಾನ್ call ಮಾಡ್ತೇನೆ ನಿಂಗ್ ಇನ್ನೊಮ್ಮೆ final .

ಆ hello ಮತ್ತೆ ಹೇಗಿದ್ದೀರಾ? ನಮಸ್ತೆ ಹೇಗಿದ್ದೀರಾ? ಆ ಆರಾಮಿದ್ದಿನಿ ನೀವ್ ? ಆ ನಾನು ಆರಾಮ್ ಇದ್ದೆ. ಮತ್ತೆ ವಿಶೇಷ? ವಿಶೇಷ ಹೇಳ್ಬೇಕು ಏನು phone ಮಾಡಿದ್ದೂ? ಹೀಗೆ ಸ್ವಲ್ಪ ನೆನ್ಪ್ ಆಯ್ತು ಹೀಗೆ ಮಾಡಿದ್ದೂ. ಆ ಹಾಗೆಯ. ಊಟಾ? ಊಟ ಆಯ್ತು ನಿಮ್ಮದಾಯ್ತಾ? ಎಂತ ಪದಾರ್ಥ? ಆ ನಮ್ಮದಾಯ್ತು.

ಹಾ ನಿಮ್ದ ಆಯ್ತಾ? ಹೌದಾ ಎಂಥ ಮೀನು? ನಂದಾಯ್ತು ಮೀನ್ ಸಾರು ಬೂ~ ಇದು ಬೈಗೆ. ಬೂತಾಯಾ ಎಂತ ಸಾರ fry ಯಾ? ಹಾ ಅದೂ ಪುಳಿ ಹುಳಿ ಮುಂ~ ಮೆಣಸು.

ಹುಳಿ ಮೆಣಸು ಹಾಕಿ ಮಾಡೋದು. ಅದಾ first ಮೀನು ತಗೊಂಡ್ ಬರ್ತೀರಾ ಪೇಟೆಯಿಂದ ಒಂದು ಆರು ಮೀನ್ ತಂದ್ರೆ.

ಒಂದ್ ಎಂಟು byadige ಮೆಣಸು ಎಂಟು ಹಾಕ್ಬೇಕು ಮತ್ತೆ ಇದು ಆ chocolate ಅಷ್ಟು ಹುಳಿ ಹಾಕ್ಬೇಕು. ಹಾ. ಮತ್ತೆ ಅಷ್ಟೇ ಗಾತ್ರದ್ದು.

ಇದು हल्दी ಹಾಕ್ಬೇಕು ಒಂದು ಚಮಚ.

ಸ್ವಲ್ಪ ಕೊತ್ತಂಬರಿ ಬೀಜ ಒಂದು ಎರಡು ಚಮಚದಷ್ಟು ಕೊತ್ತಂಬರಿ ಬೀಜ ಹಾಕ್ಬೇಕು. ಅದನ್ನ ಸಣ್ಣ ಮಾಡಿ ಅದನ್ನ ಬೇರೆ ತಗದು ಇಡ್ಬೇಕು ಅದ್ರ ಮೇಲೆ ಹಾ mixie ಅಲ್ಲಿ.

ಹಾ ಹಾ .

ಅದ್ರ ಮೇಲೆ ಆ ಅದನ್ನ ಒಂದು ಪಾತ್ರಕ್ಕೆ ಹಾಕಿ ಸ್ವಲ್ಪ ಎಷ್ಟ್ ಬೇಕು ಅಷ್ಟೇ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಇದು ಮಾಡ್ಬೇಕು ಅದು ಒಳ್ಳೆ ಕೊದ್ದ ಮೇಲೆ ಈ ಮೀನನ್ನ ಮಾಡಿದ ಮೀನನ್ನು ಅದ್ಕೆ ಹಾಕ್ಬೇಕು. ಅದ್ರ ಮೇಲೆ ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿ ಮತ್ತೆ ಬೆಳ್ಳುಳ್ಳಿ ಸ್ವಲ್ಪ ಜಜ್ಜಿ ಅದ್ರ ಮೇಲೆ ಹಾಕಿ ಆ ಕರಿಬೇವು ಸೊಪ್ಪು ಉಂಟ್ ಅಲ್ಲಾ ಅದರ ಮೇಲೆ ಹಾಕಿ ಬಾಯಿ ಮುಚ್ಚಿ ಇಡ್ಬೇಕು. ತುಂಬಾ taste ಆಗ್ತದೆ ಸ್ವಲ್ಪ ಕುದ್ದ ಅಂದ್ರೆ. ತುಂಬಾ ಗಟ್ಟಿ ಆಗ್ಬೇಕು ಆ ಕಡೆ fry ಯು ಅಲ್ಲ ಈ ಕಡೆ ಸಾರು ಅಲ್ಲ ಆ type ಇರ್ಬೇಕು. ಹಾ ಉಪ್ಪು ಹಾಕ್ಬೇಕಾ? ಎರಡ~ ಆ ಎರಡಕ್ಕೂ ಒಳ್ಳೇದು ಆಯ್ತಾ. ಹೌದಾ? ಹ್ಮ್ ಎರಡಕ್ಕೂ ಆಗ್ತದೆ.

ಬನ್ನಿ ಬನ್ನಿ ಮಾಡುವ ನಾನೆ ಮಾಡಿ ಕೊಡ್ತೇನೆ ಸ್ವಲ್ಪ ಖಾರ ಖಾರಿ ಆಗ್ತದೆ ಆಯ್ತಾ? ಹ್ಮ್ ಖಾರ ಖಾರ ಇದ್ರೆ ತುಂಬಾ taste ಬರ್ತದೆ. ಹಾ ಅದ್ಕೆ.

ಬನ್ನಿ ಯಾವಾಗ ಬರ್ತೀರಾ? ನಾಡ್ದು ಆದಿತ್ಯವಾರ free ಇದ್ದೆ ಆದಿತ್ಯವಾರ ಬರ್ತೆ.

ಆಯ್ತು ಆಯ್ತು ನಿಮ್ಮ friend ಅನ್ನು ಕರ್ಕೊಂಡೆ ಬನ್ನಿ. ಆಯ್ತ್ ಆಯ್ತ್ ಅಯ್ತು ಸರಿ ನಂಗೆ ಅಕ್ಕ ಒಂದು call ಬರ್ತಾ ಉಂಟು ಮತ್ತೆ ಮಾಡ್ತೆ.